ಕಾಲ್ದಲ್ ಎಲ್ಲ ಈ ಸ್ಕೂಲ್ ಏ ಇರ್ಲಿಲ್ಲ ಆಗೆಲ್ಲ ಒಂದ್ ಮನೆ ಥರ ಮಾಡ್ಕೊಬಿಟು ಆದ್ರು ಒಳಗೆ ಪಾಠ ಮಾಡ್ ಕೊಡ್ಡ್ತಿದ್ರು

ಟಿ ವಿ ಲಿ ಬಂದಾಗ ಮಾತ್ರ ಟಿಕೆಟ್ ಮ್ಯಾಚ್ ಕಬ್ಬಡಿ ಇವೆಲ್ಲ ನೋಡ್ತಾರೆ ನಾವೇನ್ ಅಂತ ಇಂಟ್ರೆಸ್ಟ್ ತಗಳಿಕೆಲ್ಲ ನಮ್ ಹುಡಗುರ್ ಮೆಕ್ಲೆಲ್ಲಾ ನೋಡ್ತಾರೆ ಯಾವಾಗ್ಲೋ ಒಂದ್ ಸತಿ ಹುಡಗುರ್ ಮಕ್ಳು ಖುಷಿ ಆದಾಗ ಒಂದ್ ಸತಿ ಆಡ್ತಾರೆ ಹೊಯ್ತಾರೆ ಅಷ್ಟೇ ಅದೇ ಆಗ ಏನು ಅದಲ್ಲ ಇಲ್ಲಿ.

ಆರ್ಕೆಸ್ಟ್ರಾ ಅಂತ ಅಂದ್ರೆ ಹಬ್ಬ ಊನವೆ ಗೆ ಮಾಡ್ತಾ ಇರ್ತಾರೆ ಅಷ್ಟೇನೆ ಜನಗಳ್ ನೋಡ್ತಾರೆ ನೋಡ್ಕೊಂಡೀ ಕುನ್ಕೋಡ್ ಪಂಕೊಂಡ್ ಅವರುವೆ ಅವರ ಜೊತೆ ಎಲ್ ತೀರಗಂಟ ಆರಾಮಾಗಿ ನೋಡ್ಕೊಂಡಿ ಎಂಜಾಯ್ ಮಾಡ್ತಾರೆ.